ಮೇಲ್ಗಡೆ ಒಂದು ಇದು ಇದೆ ಅದೆಷ್ಟು ಯಾರು ಜನಗಳು ಇಲ್ಲ ಅಲ್ಲಿ ಹತ್ತವರು ಇಲ್ಲ ಇಳಿಯವರು ಇಲ್ಲ ಯಾರು ಇಲ್ಲ. ಎರಡು ಫ್ಲೈಟ್ ಒಂದು ಹೆಲಿಕಾಪ್ಟರ್ --

ಇದು ಒಂದು ಬಟ್ಟೆ ಅಂಗಡಿ ಆಗಿರದ್ರಿಂದ ಒಂದು ಕಡೆ ಸ್ಯಾರೀಸ್ ಒಂದು ಕಡೆ ಡ್ರೆಸ್ ಮೆಟೀರಿಯಲ್ ಒಂದು ಕಡೆ ಬೇರೆ ಬೇರೆ ಥಿಂಗ್ಸ್ಗಳು ಏನು ಕಸ್ಟಮರ್ ಗೆ ಬೇಕಾಗಿರುತೋ ಅದುನ್ನೆಲ್ಲ ಒನ್ ಬೈ ವನ್ ಜೋಡಿಸಿದರೆ.

ಅಲ್ಲಿ ಥಿಂಗ್ಸ್ ಗಳನ್ನ ಸ್ಮಾಲ್ ಹಾಗಿ ಸ್ಮಾಲ್ ಅಂಗಡಿ ಅದು ಸ್ಮಾಲ್ ಅಂಗಡಿಗಳಲ್ಲಿ ಅಲ್ಲಲ್ಲಿ ತೀನುಸುಗಳನ್ನ ಜೋಡಿಸಿದ್ದಾರೆ ಸಣ್ಣ ಸಣ್ಣದಾಗಿ ಕಾಣಿಸ್ತಾ ಇದೆ ಯಾರು ಕಸ್ಟಮರ್ ಗಳು ಇಲ್ಲ ಅಲ್ಲಿ ಆಮೇಲೆ ಒಂದು ಸಣ್ಣ ಇದ.

ಕಸ್ಟಮರ್ಗಳು ಅದನ್ನ ಪರ್ಚೆಸ್ ಮಾಡ್ತಾ ಇದಾರೆ. ಒಂದು ಕಡೆ ಎಲ್ಲ ನೀಟಾಗಿ ಜೋಡಿದಾರೆ ಆಮೇಲೆ ಮೈಂಡ್ ಉ ವಿ ಮೈಂಡ್ ಅಂತ ಅಂದ್ರೆ --

ಶಿವ ದರ್ಶನ ಭವನ ಮೇ ಬಿ ಇದು ಒಂದು ಆ ಹಲ್ಲಿನ ದವಾಖಾನೆ ಮೀನ್ಸ್ ಹಾಸ್ಪಿಟಲ್ ಕೂಡ ಪಕ್ಕಇದೆ ಮತ್ತೆ ಒಂದು ಕಡೆ ಎಲ್_ಬಿ ಅಯಂಗಾರ್ ಬೇಕರಿ ಇದೆ ಒಂದು ಕಡೆ --